ಅರಾಮ ಅದಿನ ನೋಡ ನೀ ಅರಾಮ ಅದಿ? ಹ್ಮ ಅರಾಮ ಅದಿನವ್ವ ಮತ್ತ ಹೆಂಗ ಐತಿ ಮಳೆ ಬೆಳೆ ನಿಮ್ಮ ಕಡೆ ಎಲ್ಲ? ನಮ್ಮ ಕಡೆ ಮಳಿ ಏನ ಇಲ್ಲ ನೋಡ್ವಾ ಬರಿ ಬಿಸಲೆ ಐತಿ. ಬಿಸಲೆ ಐತಿ?

ನೋಡ ಅಕ್ಕ ಮಳಿ ಬರಾಕ ಬಾ ಅಂತ ಹೇಳ ಮಳಿ ಏನ ಬರತೈತಿ ಕರದ್ರ ಬರಾಂಗಿಲ್ಲ ಅದು. ಹೊ ಹೌದಾ ಮಳಿ. ಮಳಿ ನೋಡ ಅಕ್ಕ ಹೆಂಗ ಹೋಗೇತಿ ಚೂರು ಮಳಿ ಇಲ್ಲ ಸೆಕೆ ಬಾಳ ಆಗ್ತೆತಿ ಅಲ್ಲಾ? ಹ್ಮ ಮಳಿ ಇಲ್ಲ, ಏನಿಲ್ಲಾ ಬೆಳಿ ಇಲ್ಲ, ಹೊಲ ಎಲ್ಲ ಖಾಲಿ ಕುಂತ ಬಿಟ್ಟಾವ.

ಹ್ಮ ಅಕ್ಕ ಸ್ವಲ್ಪ ಮಳಿ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹ್ಮ ಮಳಿ ಬಂದ್ರ ಚೊಲೋ ಆಗ್ತೇತಿ. ಎಲ್ಲ ರೈತರಿಗು help ಆಗ್ತೇತಿ ಮತ್ತ ಮಳಿ ಬಂದ್ರೆ.

ಹ್ಮ ಬರೆ city ಕಡೆನೆ ಮಳಿ ಆಗ್ತೆತಿ ಹಳ್ಳಿ ಕಡೆ ಮಳಿನ ಆಗಲ್ಲ. ಹ್ಮ ಈಗ ನೋಡ ಅಕ್ಕ ಬಿಸಿಲು ಎಷ್ಟು ಅದ ಹೌದಲ್ವಾ?

ಹ್ಮ ಬಿಸಲ್ ಐತಿ ಆದ್ರ ಮಳಿ ಬಂದ್ರ ಗುಣಾ ಆಗ್ತದ ಜರಾ ತಣ್ಣಗ ಬಿಳ್ತದ ಇಲ್ಲ. ಹ್ಮ ತಂಪ ಆಗ್ತೆತಿ, ಚೊಲೋ ಆಗ್ತೆತಿ.

ಮಳಿ ಏನಿಲ್ಲವ್ವ ಒಣ ಬಿಸಿಲ್ ಅದ.

ಬಿಸಲ್ ಬಾಳ ಐತಿ ಬಿಸಲ್ ಬಾಳವಾ. ನಿಮ್ಮ ಕಡೆ ಹೆಂಗ ಐತಿ ಬಿಸಲ್? ಹ್ಮ ಬಿಸಲ ಜೋರ ಐತಿ ಅಕ್ಕ ನಮ್ಮಲ್ಲೂ.

ಹ್ಮ ಜೋರ ಐತಿ ಅಕ್ಕ ಬಿಸಲು ಆದ್ರ ಮಳೆ ಇಲ್ಲಾ, ಏನಿಲ್ಲಾ ಬಾಳ ಬಿಸಲ್ ಸೆಕೆ ಆಗತೈತಿ ಅಕ್ಕ. ಹೌದಾ ಹ್ಮ ನಮ್ದು ಹಂಗೆವಾ ಬಿಸಲಿಗಿ ಸಾಕಾಗಿ ಬಿಟ್ಟೆತಿ ನೋಡ ಎಲ್ಲಿ ಹೋಗಾಂಗಿಲ್ಲಾ ಬರಾಂಗಿಲ್ಲ. ಅಯ್ಯ ಎಲ್ಲಿ ಹೋಗೋಪ್ಲೆ ಇಲ್ಲ ಬರೊಪ್ಲೇ ಇಲ್ಲ ಅಕ್ಕ ಬಿಸಿಲೇ ಇರ್ತದ ಅಲ.

ಹ್ಮ ಮಳಿ ಇತ್ತ ಅಂದ್ರ ಜರಾ ತಂಪ ಇರ್ತದ ಅಲಾ ಅಕ್ಕ ಅದು ಎಲ್ಲಿ ಹೋದರೂ ಏನು ಅನ್ಸಲ್ಲ. ಹ್ಮ ಇದ ಈಗ ಬಿಸಿಲಿಗೆ ಬರೆ ಝಳಾ, ಝಳಾ, ಝಳಾ, ಝಳಾ ಮನ್ಯಾಗ ಕುಂತ ಕುಂತ ಸಾಕಾಗಾಕತೈತಿ fan ಇರಲಾರ್ದೆ ಕುಂದ್ರಾಕ ಆಗಲ್ಲ. ಹೌದವ್ವ fan ಇರ್ಲಾರ್ದೆ ಕುಂದ್ರಾಕೆ ಆಗಲ್ಲ ಮಳಿ ಇತ್ತ ಅಂದ್ರ ಸ್ವಲ್ಪ ತಂಪ ಇರ್ತದ ಗಾಳಿ ಎಲ್ಲ.

ಹ್ಮ ಎಲ್ಲ ಚಾ~ ಚೊಲೋ ಅನ್ನಿಸ್ತದ. ಬ್ಯಾರೆ ಬ್ಯಾರೆ ಕಡೆ ಎಲ್ಲ ಮಳಿ ಹೆಚ್ಚು ಆಗತೈತಿ Bangalore ಕ ಅಲ್ಲಿ ಇಲ್ಲಿ ನಮ್ಮೂರ ಕಡೆ ಯಾಕ ಆಗಲ್ಲಾಗದ ಯಾರಿಗೊತ್ತ? ಹ್ಮ ಯಾರಿಗೊತ್ವಾ ನಮ್ಮ ಕಡೆ ಮಳಿನ ಇಲ್ಲ ನೋಡ ಅಕ್ಕ.

ಈಕಡೆ ಮಳಿನೆ ಇಲ್ಲ ಆಕಡೆ ಎಷ್ಟು Bangalore ಕಡೆ ಇದು ಎಲ್ಲ ಕಡೆ ಎಷ್ಟು ಮಳಿ ಬರುತೆ ಅಲ್ಲಿ. ಹ್ಮ ನಮ್ಮ ಹೊಲ್ದಾಗು ಎಲ್ಲ ಬೆಳಿ ಹಾಕ್ಯಾರ ಮಳಿ ಇಲ್ಲ ಏನಿಲ್ಲಾ ಸುಮ ಕುಂತ ಬಿಟ್ಟಾರ ನಮ್ಮ ಮನ್ಯಾಗ. ಹ್ಮ ಹ್ಮ.

ಏನ ಮಾಡ್ಬೇಕ್ವಾ ಮಳಿನ ಇಲ್ಲ ಎಲ್ಲ ಕಡೆ.

ಬರೆ motor ಚಾಲೋ ಮಾಡೋದು ನಳಾ ನೀರ್ ಬಿಡೋದು ಅಷ್ಟೇ ಇರ್ತದ ಈಗ.

ಹ್ಮ ಅದಿಷ್ಟೆ ನೋಡಕ್ಕಾ. ಹೌದ ನೋಡವ್ವ ಊಟದು ಆಯ್ತು? ಹ್ಮ ಊಟಾವಾ ಆಯ್ತಕ್ಕಾ ಈಗ. ಹೌದಾ ಹ್ಮ ನಾನು ಮಳಿ ಬರ್ತದ ಏನು ಬರ್ತದ ಏನು ಸ್ವಲ್ಪ ತಂಪ ಆಗ್ತದ ಏನು ಅಂತ ಅನ್ನಾಕತ್ತೆನಿ ಮಾಡ ಆಗ್ತೆತಿ ಆದ್ರ ಮಳಿನ ಬರಲ್ಲ. ನೋಡಕ್ಕಾ ಮಾಡ ಆಗ್ತೆತಿ ಮಳಿನೆ ಬರಲ್ಲಾ ಆದ್ರುನು cooler ಗಾಳಿ ಅಷ್ಟೇನ ತಂಪ ಬರಲ್ಲಾ ಅಕ್ಕಾ ಹೊರಗಿನ ಗಾಳಿನೆ ಚೆನ್ನಾಗಿರುತ್ತೆ ಅಲ್ವಾ? ಹ್ಮ. ಹೊರಗಿನ ಗಾಳಿ ಬ್ಯಾರೇನೆ ಹೌದಲ್ವಾ ಅಕ್ಕ?

ಹ್ಮ ಹೊರಗಿನ ಗಾಳಿ cooler ಗಾಳಿ ಬರೋದಿಲ್ಲ ಅಲ್ಲ ಅಕ್ಕ? ಹ್ಮ ಯಾವಾಗ್ಲೂ ನೈಸರ್ಗಿಕವಾಗಿರುದ ಎಲ್ಲ ಅರಾಮ ಇರ್ತೆತಿ. ಹ್ಮ ಸ್ವಪ ಮಳಿ ಬಿದ್ರೆ ಈ ತರ ತಂಪ ಗಾಳಿ ಬಿಸಿದ್ರ ಚೆನ್ನಾಗಿ ಅನ್ಸುತ್ತೆ ಹೌದಲ್ವಾ ಅಕ್ಕಾ? ಹ್ಮ. ಹ್ಮ ಆಯ್ತ ಅಕ್ಕ ಚಾ ಕುಡದಿ? ಇನ್ನ ಇಲ್ಲ ನೋಡು.

ನಾನು ಕೂಡಿಬೇಕವ್ವ ಈಗ ನಾಕಕ್ಕ ಮಾಡಿ ಕುಡಿತೇನ ನಾ ನಮ್ಮ ಅತ್ತಿಗ ಇಟ್ಟ ಕುಡಿತಾಳ.

ಹ್ಮ ನಾನು ಮಾಡಿ ಕುಡಿತೇನ ನಮ್ಮ ಅತ್ತಿಗೀಟ ಕೊಡ್ತೀನಿ. ಹ್ಮ ಅರಾಮ ಅದಾರ ಮನ್ಯಾಗ ಎಲ್ಲಾರು? ಹ್ಮ ಅರಾಮ ಇದರವ್ವ ಎಲ್ಲರು.

ಹ್ಮ ನಮ್ಮಲ್ಲೂ ಎಲ್ಲ ಅರಾಮ ಅದಾರ ನೋಡ. ಹ್ಮ ನಾ ನನ್ನ ಗಂಡ ವಕ್ಕಲ್ತನೆ ಮಾಡ್ತಾನ.

ಹ್ಮ ನಾವುನು ವಕ್ಕಲ್ತನ ಮಂದಿನೇ ಮಳಿ ಬರೋತನಾ ಇದೀರಲ್ಲಾ ಏನ ಇರಲ್ಲ . ಹ್ಮ ಮಳಿ ಬೇಕೆ ಮತ್ತ ವಕ್ಕಲ್ತನ ಮಂದಿಗೆ ಮಳಿ ಇರ್ಲಾರ್ದೆ ಬೆಳಿ ಹೆಂಗ ಬರ್ಬೆಕು. ಹ್ಮ ವಕ್ಕಲ್ತನ ಮಂದಿಗೆ ಮಳಿ ಇರ್ಲಾರ್ದೆ ಏನ ಇದ ಇರಲ್ಲಾ ಅಕ್ಕ. ಹ್ಮ ಒಂದ್ ಎರಡ್ ಮಳಿ ಬಿತ್ತ ಅಂದ್ರ ಚಂದ ಆಗ್ತೆತಿ ಮತ್ತ ಮಳಿನ.

ಇಲ್ಲ ಅಂದ್ರ ಒಂದ್ ಎರಡ್ ಮಳಿ ಬೀಳ್ಬೇಕು ತಂಪ ಆಗ್ತೆತಿ. ಹ್ಮ ತಂಪ ಆಗ್ತದ ಅಕ್ಕ ಬೆಳಿಯೆಲ್ಲಾ ಚೆನ್ನಾಗಿರ್ತಾವ ಚೊಲೋ ಇರ್ತಾವ ಇದು ವಾತಾವರಣಾನು ಚೊಲೋ ಅನ್ಸಬೇಕ ಮಳಿ ಬಿದ್ರ.

ಈ ಎಷ್ಟು ಬಿಸಲ್ ಐತಿ ಬಿಸಲ್ ನೋಡಿದ್ರೆ ಕಣ್ಣ ಕುಕ್ಕತಾವ ಅಕ್ಕ. ಹೌದು ನೋಡಾಕ ಆಗಲ್ಲ ಹೊರಗ ಬಿಸ್ಲಿಗಿ. ಹೌದವ್ವ ಅಷ್ಟೊಂದು ಕಣ್ಣ ಕುಕ್ಕಿ . ಹ್ಮ ಹ್ಮ ನಿಂಬಲ್ಲಿ ಎಲ್ಲ ಸೂಟಿ ಬಿದ್ದು ಅಕ್ಕ? ಹ್ಮ ಎಲ್ಲ ಸೂಟಿ ಅದಾವು ನನ್ನ ಮಗಾ ಅಂತು ಇನ್ನ ಸಣ್ಣಾವ ಅದಾನ ಮತ್ತೇನ ಸಾಲಿ ಸೂಟಿ ಇದ್ದಿದ್ರು ಅಟ ಬಿಟ್ರು ಅಟ ನಮ್ಗೆನ फरक ಬೀಳೋದಿಲ್ಲ.

ಇನ್ನ ಹತ್ತ್ ತಿಂಗಳ್ದಾಂವ ಅದಾನ.

ಹ್ಮ ಆಯ್ತ ಅಕ್ಕ ಸ್ವಪ ಕೆಲ್ಸಾ ಅದ ಮನ್ಯಾಗ.

ಹ್ಮ ನಾ ಮಾಡಿ ಮತ್ತ .

Hai ಹೇಗಿದ್ದೀರಾ?

ಏನಿಲ್ಲ ಹಾಗೆ ಸುಮ್ನೆ ಆ ಒಂದಷ್ಟ್ ಕೆಲ್ಸ ಎಲ್ಲ ಇತ್ತು ನೋಡ್ತಾ ಇದ್ದೆ ನೀವು?

ನಾನು just ತಿಂಡಿ ತಿಂದು ಕೂತಿದ್ದೆ.

ಮತ್ತೇ New Year christmas celebration ಎಲ್ಲ ಹೇಗಾಯ್ತು?

ನಾವೂ ನಮ್ದು family ಯೆಲ್ಲಾ get together ಆಗಿ ಎಲ್ಲಾರು.

Function ನಾವ್ ಪ್ರತಿವರ್ಷ ಮಾಡ್ತೇವಲ್ಲ ಹಾಗೇ ಮಾಡಿದ್ದು .

ನಾವೆಲ್ಲಾ ಚಿಕ್ಕಮ್ಮಾ ದೊಡ್ಡಮ್ಮನೆಲ್ಲ ಬಂದು.

ಅವ್ರು ಮಕ್ಕಳು cousins ಎಲ್ಲಾ ಬರ್ತಾರೆ ನಾವ್ night fire camp ಹಾಕಿ.

ಒಳ್ಳೇ games ಎಲ್ಲಾ ಆಡಿ ಮತ್ತೆ ಅವ್ರಿಗೆಲ್ಲಾ prize ಯೆಲ್ಲಾ ಕೊಡುದು .

ಹೀಗೆಲ್ಲಾ ಮಾಡ್ತಿದ್ವಿ ಗಮ್ಮತಿತ್ತು ನಿಮ್ಗೆ ಹೇಗಿತ್ತು?

ನಮ್ದು ಅಷ್ಟೇ ಹ ನಮ್ family ಎಲ್ಲಾ ಬಂದಿದ್ರು.

ಆ ನಾವು ಎಲ್ಲಾ ಒಟ್ಟಿಗೆ ಅಡಿಗೆ ಮಾಡಿ ಆ camp fire ಎಲ್ಲಾ ಮಾಡಿ ಆ ಹಾಗೆಲ್ಲಾ ಮಾಡಿದ್ವಿ.

ಮತ್ತೇ ಏನಿಲ್ಲಾ ಏನ್ ಅಡಿಗೆ ಮಾಡಿದ್ರಿ New Year ಗೆ?

ನಾವ್ ಅವತ್ತು ಈ ಕೇಸರಿ Biriyani ತರ ಮಾಡಿದ್ವಿ ಮತ್ತೆ ಅದ್ಕೆಲ್ಲಾ ಪನ್ನೀರ್ ಎಲ್ಲಾ ಪನ್ನೀರ್ items ಎಲ್ಲ ಮಾಡಿದ್ವಿ.

ಆಮೇಲೆ ಅದ್ರು ಜೊತೆ cake ಎಲ್ಲಾ ಇತ್ತು.

ಆಮೇಲೆ juice ಇತ್ತು ಹಾಗೆಲ್ಲಾ ಇತ್ತು ನೀವ್ ಏನ್ಮಾಡಿದ್ರಿ?

ನಾವು ಅದೇ Biriyani chicken ಎಲ್ಲಾ ತಂದು.

Fire camp ಎಲ್ಲಾ ಹಾಕಿ chicken ಎಲ್ಲಾ ಮಾಡಿದ್ವಿ ಚೆನಾಗಿತ್ತು ಎಲ್ಲರೊಟ್ಟಿಗೆ ಸೇರಿ ಮಾಡುದು ಗಮ್ಮತಲ್ವಾ family ಎಲ್ಲಾ ಸೇರಿ.

ನಾವೇ ಮನೆಯಲ್ಲಿ ನಾಲ್ಕು ಜನ ಮಾಡಿದ್ರೆ ಬರೀ cake ತಂದು cut ಮಾಡುದು ಹೋದ್ವರ್ಷ ಮಾಡ್ಲಿಕ್ ಆಗ್ಲಿಲ್ಲ ಆಚೆ ವರ್ಷಸ ಮಾಡ್ಲಿಕ್ ಆಗಿರ್ಲಿಲ್ಲ ಇದು ವರ್ಷ ಹೌದು.

ಸೇರ್ಲಿಕ್ಕೆ ಇರ್ಲಿಲ್ಲ ಅಲ್ಲ. ಈ ವರ್ಷ ಮಾಡುವಂಥ ಎಲ್ಲ plan ಮಾಡಿದ್ದು ಮತ್ತೆ ಮಾಡಿದ್ವಿ .

Family get together ಆದಂಗಾಯಿತು .

ನಮ್ದು ನಾವೇ ಮತ್ತೇ ಯಾರು ಹೊರಗಿನವ್ರು ಜಾಸ್ತಿ ಬರಲ್ಲಾ ಅಂದ್ರೆ ನಮ್ಮ cousins ಕೂಡ ಬರಲ್ಲಾ ಅವ್ರೆಲ್ಲಾ ಅವ್ರದೇ ಅಂತ busy ಇರ್ತಾರೆ.

ನಮ್ಮನೆಯಲ್ಲಿ ನಾವಷ್ಟೇ ಮಾಡುದು ನಾವೊಂದು ಐದು ಆರು ಜನ ಸೇರಿ ಮಾಡ್ತಿವಿ. ಈಗ ಒಂದು ಆರು ಏಳು ವರ್ಷದಿಂದ ಹೀಗೆ New Year celebration ಮಾಡ್ತಿದ್ವಿ.

ನಾವುಸ ನಾವು ಮೊ~ ಮೊದ್ಲಿನಂದಸ ಮಾಡ್ತಿದ್ವಿ ಹೀಗೆ.

ನಮ್ಗೆ ಮೊದ್ಲಿನಂದಸ ಹೀಗೆ ಒಳ್ಳೆ ಎಲ್ಲ ಸೇರಿ ಮಾಡುದೇ ಖುಷಿ ಅದ್ರ್ ಮತ್ತೆ ಎರಡುವರ್ಷ ಕೊರೋನಾ ಎಲ್ಲ ಬಂದ್ಮೇಲೆ ಹೋಯ್ತಲ್ಲ ಎಲ್ಲ ಅದಕ್ಕೆ ಮತ್ತೆ ನಿಲ್ಸಿದ್ವಿ ಸುಮ್ಮನೆ risk ಯಾಕೆ ತಗೊಳುದು ಅಂತ.

ಹೌದ್ ಹೌದ್.

ಹ ಮತ್ತೆ ಕೊರೋನಾ ಬರ್ತದೆಯೇನೋ ಗೊತ್ತಿಲ್ಲ. ಹೌದು ಈಗೆಂತ ಮತ್ತೇ lockdown ಆಗ್ತದೆ ಏನೋ.

ಎರಡು ವರ್ಷ ಅದ್ರಲ್ಲೇ ಹೋಯ್ತು ಈಗ ಮತ್ತೆ ಮುಂದಿನ ವರ್ಷ ಏನಾಗುತ್ತೆ ನೋಡ್ಬೇಕು.

New Year ಅಂದ್ರೆ ನಾವು ತುಂಬಾ excite ಆಗ್ತಾಯಿದ್ವಿ resolution ಎಲ್ಲ ಮಾಡ್ತಿದ್ವಿ. ಈಗ ಕೋರೋನಾ ಬಂದ್ಮೇಲಿಂದ ಹೊಸ ವರ್ಷಕ್ಕೆ ಏನಾದ್ರು ಯೋಚನೆ ಮಾಡ್ಲಿಕ್ಕೆ ಭಯ ಆಗುತ್ತೆ ಏನಾಗುತ್ತೋ ಏನೋ ಗೊತಿಲ್ಲಲ್ಲಾ ಯಾರಿಗೂ.

ಹೌದು ಏನಾದ್ರು resolution ಮಾಡಿದ್ರಾ ಈ ವರ್ಷ?

ಇಲ್ಲ ಇಲ್ಲ ಈ ವರ್ಷದಲ್ಲಿ ಏನಾಗುತ್ತೋ ಹಾಗೆ ಮಾಡ್ಕೊಂಡು ಹೋಗುದು ಅಷ್ಟೇ.